ಈವಾಗ ಮನೆಲ್ಲೇ ತೋಕೋಳ್ಳರಿ ಮಿಷನ್ ಯೂಸ್ ಮಾಡತರೆ ನೀರ್ ಹಿಡಿಲಿಕ್ಕೆ ಮೋಟರ್ ಬೇಕು ರುಬ್ಬದ್ದಕ್ಕೆ ಮಿಕ್ಸಿ ಬೇಕು ಗ್ರೈಂಡರ್ ಬೇಕು ಅವೆಲ್ಲಾ ಬೇಕು.

ಅವ್ರಿವಾಗ ರೀಸೆಂಟ್ ಆಗಿ ತೊಕೊಂಡ್ರೆ ಪುನೀತ್ ರಾಜಕುಮಾರ ಅವ್ರದಿದೆ. ಅವ್ರ್ ಫ್ಯಾನ್ಸ್ ತುಂಬಾ ಅವ್ರ್ ಮಾಡಿರೋ ಕೆಲಸನು ಹಂಗೆ.

ಬಾ ಇಲ್ಲಿ ಮತ್ತೆ ಹೊಸಪೇಟೆ ಕಡೆಗೆ ತೊಕೊಂಡ್ರೆ ಇನ್ ಅಲ್ಲಿ ಹಂಪಿ ಐತ್ರಿ. ಆವಾಗಲುಕು ಇವಾಗಲಕು ಬಂದು ಬಸ್ತ್ ಆಗ್ಯ್ಐತ್ರಿ.